ಎಷ್ಟು ಸುಂದರ ಮಯಾ ವಾಗಿತ್ತು ಅಂತಾ ನೋಡ್ಬೇಕು ನೋಡ್ --

ಈ ಮೀನು ನೋಡಿ ಎಷ್ಟು ಆಕರ್ಷಕ ವಸ್ತುಗಳು ಕೆಲವು ಮೀನಿಗಳು --

ನೀರ್ ಜಾಮ್ ನೋಡಿ ಯೆಸ್ಟ್ ಚೆನ್ನಾಗಿದೆ ಅಂತೇಳಿ ಕಲ್ಲಿನ ಮುಕಾಂತರ ಮಾಡಿರುವುದು ಇದು --

ಏನೋ ಫ್ಯಾಮಿಲಿ ಇಂದ ಹೋಗು ಇಂಥ ಸ್ಥಳಗಳಿಗೆ ಹೋದ್ರೆ ತುಂಬಾ ಚೆನ್ನಾಗಿ --

ಇಲ್ಲಿ ತುಂಬಾ ಜನ ಇದ್ದಾರೆ ಇಲ್ಲಿ ಲೈಟ್ಸ್ ಬಗ್ಗೆ ಎಲ್ಲ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟು ಎಷ್ಟು ಇದೇನೇ ಎಷ್ಟು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ.

ಚೆನ್ನಾಗಿ ಇದೆ ಲಾಂಗ್ ಚೂಡಿ ಅಂತ ಹೇಳ್ಬಹುದು. ವೆರೈಟಿ ವೆರೈಟಿ ಚೂಡಿ ಇದು ಹೆಣ್ ಮಕ್ಕಳು